ಇದು ಒಂದು ಕಾರ್ ಪಾರ್ಕಿಂಗ್ ಜಾಗವಾಗಿದೆ ಹಾಗೆ ಅಲ್ಲಿ ಎರಡು ಜನ ಕುಳಿತಿರುವುದನ್ನು ನೋಡಬಹುದು ಹಾಗೆ ಅಲ್ಲಿ ಒಂದು ಸ್ಟೈಲಿಶ್ ಮರವನ್ನು ಸಹ ನಾವು ನೋಡಬಹುದಾಗಿದೆ. ಹಾಗೆ ಅಲ್ಲಿ ಎರಡು ವೈಟ್ ಕಲರ್ ಕಾರನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಡೇಲ್ವಿಶಿಯಸ್ ಥ್ರೀ ಫ್ಲೇವರ್ ಐಸ್ ಕ್ರೀಮ್ ಮೂರೂ ಫ್ಲೇವರ್ ಐಸ್ ಕ್ರೀಮ್ ಗಳನ್ನು ಗಮನಿಸಬಹುದಾಗಿದೆ ಹಾಗೆ ಒಂದ್ರ ಮೇಲೆ ಸ್ಟ್ರಾಬೆರಿ ಒಂದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಗೆ --

ಹಲವಾರು ರೀತಿಯ ಚಾಕಲೇಟಗಳನ್ನು ಹಾಗೆ ಕಿಟ್ ಕ್ಯಾಟ್ ಕ್ಯಾಟ್ಬ್ಯುರಿ ಡೈರಿ ಮಿಲ್ಕ್ ಸ್ನಿಕ್ರ್ಸ್ ಸ್ನಾಕ್ಸ್ ಮೀ ಹಾಗೆಯೇ ಓರಿಯೋ ಬಿಸ್ಕೆಟ್ ಅನ್ನು ಇರಿಸಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಎಸ್.ಸಿ. ಎಸ್. ಎಲ್. ಕಾಲೇಜ್ ಆಫ್ ಕಾಮರ್ಸ್ ಕಾಣುತ್ತಿದೆ ಇದು ಒಂದು ಧಾರವಾಡದ ಕಾಲೇಜ್ ಆಗಿದೆ. ಸಿ--